ಇದನ್ನು ನೋಡ್ದಗಾ ಒಂತರಾ ಕಷ್ಟ ಅನುತ್ತೆ.

ಸುತ್ತಲು ಒಳ್ಳೆಯ ಮರ ಗಿಡಗಳು ಕಾಣಿಸುತ್ತಿದೆ.

ಅದು ಒಂದು ಗೌರವ ಸಂಕೇತ ಅಂತ ಗಣಪತಿಗೆ ಕೊಡ್ತ ಇರೋದು ಇವರು.

ಇದರಲ್ಲಿ ಕಾರ್ ಗಳನ್ನು ಒಳಗಡೆ ತಗೊಂಡು ಹೋಗಿ ಪಾರ್ಕ್ ಮಾಡುವಂತ ವ್ಯವಸ್ಥೆ ಇದೆ.

ಇಲ್ಲಿ ಹಲವಾರು ಜನ ಈ ದೃಶ್ಯವನ್ನು ನೋಡ್ತಾಯಿದಾರೆ.

ಮತ್ತೆ ಕೆಲವರು ಇದನ್ನು ತಮ್ಮ ಮೊಬೈಲ್ ಮೂಲಕ ಫೋಟೋ ವನ್ನು ಕ್ಲಿಕಿಸುತ್ತಿದ್ದಾರೆ.

ಮುಂದೆಯೇ ಒಂದು ಗರುಡಗಂಬ ಅಲಂಕೃತವಾಗಿ ಕಾಣಿಸುತ್ತಿದೆ.

ದೇವಸ್ಥಾನದ ಹಿಂಭಾಗದಿಂದ ಈ ಒಂದು ದೃಶ್ಯ ಸ್ವಲ್ಪ ಎತ್ತರದ ಜಾಗದಲ್ಲಿ ಕಟ್ಟಲಾಗುತ್ತಿದೆ.

ಇದೊಂದು ಪ್ರಾರ್ಥಮಿಕ ಸರ್ಕಾರಿ ಶಾಲೆ ಎಂದು ಕಾಣಿಸುತ್ತಿದೆ.

ಹಣ್ಣುಗಳ ಅಂಗಡಿ ನೋಡಿದ್ ತಕ್ಷಣ ಹಣ್ಣನ್ನು ತಿನ್ಬೇಕು ಅನ್ಸುತ್ತೆ.

ಇದರಲ್ಲಿ ಯೇಸು ಕ್ರೈಸ್ತರು ಶಿಲುಬೆಯಲ್ಲಿ ಇರುವಂತಹದ್ದು ದೃಶ್ಯ ಕಾಣಿಸುತ್ತಿದೆ.

ಕೆಲವರು ಓಡ್ತಾ ಇದ್ದಾರೆ ಕೆಲವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಹಚ್ಚಾ ಹಸಿರಾದ ಗಿಡಗಳು ಇದ್ದಾವೆ.

ಅಲ್ಲೇ ಒಂದಿಬ್ಬರು ನಿಂತು ಅದನ್ನು ಸಹ ನೋಡ್ತಾ ಇದಾರೆ ಕಟ್ಟಡವು ಹಳೆಯದಾಗಿದೆ.

ಇದನ್ನು ದುರಸ್ತಿ ಮಾಡಲು ಎಲ್ಲಾ ಸಿದ್ದತೆಯನ್ನ ಮಾಡ್ಕೊಂಡಿದ್ದಾರೆ.

ಇದು ಒಂದು ಹೊಸ ಕಚೇರಿಯನ್ನು ನಿರ್ಮಾಣ ಮಾಡಿರುವಂತದ್ದು--

ಮತ್ತೆ ಕುರ್ಚಿಗಳಿಗೆ ಮತ್ತೆ ಆ ಒಂದು ಕ್ಯಾಬಿನ್ ಗಳಿಗೆ ಅಲಂಕಾರವನ್ನು ಮಾಡಿದ್ದಾರೆ.

ಹಾಗೇನೆ ಎ_ಸಿ ಯನ್ನು ಸಹ ಅಳವಡಿಸಿದ್ದಾರೆ.

ಇಂಡಿಯನ್ ಬ್ಯಾಂಕಿ ನ ಒಂದು ಎ_ಟಿ_ಎಮ್ ಸಹ ಮುಂದೆ ಇರುವುದಾಗಿ ಪಲಕವನ್ನು ಹಾಕಿದ್ದಾರೆ.

ಹಾಗೇನೇ ಇದು ಶುಭ್ರವಾಗಿರುವಂತಹ ಅಪಾರ್ಟ್ಮೆಂಟ್ ಅನಿಸುತ್ತಿದೆ.

ಆ ಒಂದು ಕೊಠಡಿಗಳುಗಳ ವೀಕ್ಷಣೆ ಮಾಡ್ಬಹುದು ನಾವು.

ಸ್ವಚ್ಛವಾಗಿರುವಂತ ಒಂದು ಹೋಟೆಲ್ ಅಂತ ಹೇಳ್ಬೋದು.

ಹಾಗೆನೆ ಇಲ್ಲಿ ಪುಟ್ಟ ಮಕ್ಕಳು ಹಾಡಲು ಜಾರ ಬಂಡಿ ಇದೆ.

ಇಲ್ಲಿ ಅನ್ನಪೂರ್ಣಾಂಬ ದೇವಿ ಸಮೇತ ನಗರೇಶ್ವರ ಸ್ವಾಮಿ ದೇವಾಲಯದ ಒಂದು ದೃಶ್ಯವಿದೆ.

ಯಾವುದಾದರು ಆರೋಗ್ಯ ಕೆಡೆಸಿಕೊಂಡು ಬಂದಂತಹ ರೋಗಿಗಳಿಗೆ ಚಿಕ್ಕದಾದ ಒಂದು ಹಾಸಿಗೆ ಇದೆ.

ಇದೊಂದು ನವರಾತ್ರಿ ಹಬ್ಬದ ದೇವಿಯ ಒಂದು ಪ್ರದರ್ಶನವನ್ನು ಮಾಡಿರುವಂತಹ ಒಂದು ಪೆಂಡಾಲ್ ಅಂತ ಹೇಳಬಹುದು.

ಇದು ನವರಾತ್ರಿ ಹಬ್ಬದ ಸಮಯ ಅನಿಸುತ್ತದೆ.

ಮಳೆಯಾಗಿ ಸ್ವಲ್ಪ ನೀರು ಸಹ ಅಲ್ಲಿ ಇಲ್ಲಿ ನಿಂತ್ಕೊಂಬಿಟ್ಟಿದೆ.

ಆಕಾಶ ಮತ್ತು ಈ ಹಸಿರು ಬಣ್ಣ ಎರಡು ಒಂದೇ ಅಂತ ದೂರದಿಂದ ಕಾಣುಸ್ತಾಯಿದೆ.

ಇಸ್ಲಾಂ ಮತದವರು ನಮಾಜ್ ಅನ್ನು ಮಾಡುವಂತಹ ಸ್ಥಳ.

ಈ ಒಂದು ಗೇಟ್ ಸಹ ಕಾಣಿಸುತ್ತಿದೆ.

ದ್ವಿ ಚಕ್ರ ವಾಹನ ಅಂದ್ರೆ ಸೈಕಲ್ ಬೈಸಿಕಲ್ ಅನ್ನ ನಿಲ್ಸಿದಾರೆ.

ಜೊತೆಯಲ್ಲಿ ಇವರನ್ನು ವೀಕ್ಷಿಸಲು ಅವರೊಟ್ಟಿಗೆ ಬಂದಂತ ಪೋಷಕರು ನೋಡ್ಕೊಳ್ತಾ ಇದಾರೆ.